ಲಿಬ್ರೆ ಆಫಿಸ್ ಕ್ಯಾಲ್ಕ್ ನಲ್ಲಿ ಅಡ್ವಾನ್ಸ್ಡ್ ಫಾರ್ಮೇಟಿಂಗ್ ಮತ್ತು ಪ್ರೊಟೆಕ್ಷನ್ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಸ್ಪ್ರೆಡ್ ಶೀಟ್ ಅನ್ನು ರಕ್ಷಿಸಲು ಪಾಸ್ ವರ್ಡ್ ನ ರಚನೆ ಸ್ಪ್ರೆಡ್ ಶೀಟ್ ನ ಒಂದು ಶೀಟ್ ಅನ್ನು ಅಥವಾ ಟ್ಯಾಬ್ ಅನ್ನು ರಕ್ಷಿಸಲು ಪಾಸ್ ವರ್ಡ್ ನ ರಚನೆ ಡಾಟಾ ಬೇಸ್ ಗೆ ರೇಂಜ್ ಅನ್ನು ನಿಶ್ಚಯಿಸಲು ಸಬ್ಟೋಟಲ್ ವಿಕಲ್ಪದ ಬಳಕೆ ಸೆಲ್ ಗಳನ್ನು ವೇಲಿಡೇಟ್ ಮಾಡಲು ಕಲಿಯಲಿದ್ದೇವೆ
ಇಲ್ಲಿ ನಾವು ಉಬಂಟು ಲಿನಕ್ಸ್ ನ 1004 ಆವೃತ್ತಿಯನ್ನು ಮತ್ತು ಲಿಬ್ರೆ ಆಫಿಸ್ ಸೂಟ್ ನ 334 ಆವೃತ್ತಿಯನ್ನು ಬಳಸುತ್ತಿದ್ದೇವೆ
personal finance trackerಒಡಿಎಸ್ ಅನ್ನು ಓಪನ್ ಮಾಡೋಣ
ಈ ಫೈಲ್ ಗೆ ಪಾಸ್ ವರ್ಡ್ ಅನ್ನು ರಚಿಸಲು ಕಲಿಯೋಣ
ಈ ವಿಕಲ್ಪವು ಪಾಸ್ ವರ್ಡ್ ಗೊತ್ತಿದ್ದವರಿಗೆ ಮಾತ್ರ ಈ ಪೈಲ್ ಅನ್ನು ಓಪನ್ ಮಾಡಲು ಅನುವು ಮಾಡಿಕೊಡುತ್ತದೆ
ಮೇನ್ ಮೆನುವಿನಿಂದ ಕ್ಲಿಕ್ ಫೈಲ್ ಮತ್ತು ಸೇವ್ ಎಎಸ್ ಅನ್ನು ಕ್ಲಿಕ್ ಮಾಡಿ
ಸೇವ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ನಂತರ ಸೇವ್ ವಿತ್ ಪಾಸ್ವರ್ಡ್ ಬಾಕ್ಸ್ ಅನ್ನು ಆಯ್ಕೆಮಾಡಿ
ಸೇವ್ ಅನ್ನು ಕ್ಲಿಕ್ ಮಾಡಿ
ಸೇವ್ ಎಎಸ್ ವಿಕಲ್ಪವನ್ನು ಬಳಸುತ್ತಿರುವದರಿಂದ ನಾವು ಈ ಫೈಲ್ ಅನ್ನು ಬೇರೆಯ ಫೈಲ್ ಆಗಿ ಸೇವ್ ಮಾಡಬಹುದು ಅಥವಾ ಇದೇ ಫೈಲ್ ಗೆ ರೀಪ್ಲೇಸ್ ಮಾಡಬಹುದು
ಇಲ್ಲಿ ಇದೇ ಫೈಲ್ ನ ಜಾಗಕ್ಕೆ ರೀಪ್ಲೇಸ್ ಮಾಡೋಣ
ಯೆಸ್ ಅನ್ನು ಕ್ಲಿಕ್ ಮಾಡಿ
passwordಪಾಸ್ ವರ್ಡ್ ಅನ್ನು ನಮೂದಿಸಿ
ಪಾಸ್ ವರ್ಡ್ ಅನ್ನು ಕನ್ಫರ್ಮ್ ಬಾಕ್ಸ್ ನಲ್ಲಿ ಪುನಃ ನಮೂದಿಸಿ
ಒಕ್ ಅನ್ನು ಕ್ಲಿಕ್ಕಿಸಿ
personal finance trackerಒಡಿಎಸ್ ಅನ್ನು ಕ್ಲೋಸ್ ಮಾಡೋಣ
ಈಗ ಈ ಫೈಲ್ ಅನ್ನು ಪುನಃ ಓಪನ್ ಮಾಡಿ ಪರಿಶೀಲಿಸೋಣ
Enter ಪಾಸ್ವರ್ಡ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಇಲ್ಲಿ ತಪ್ಪಾದ ಪಾಸ್ ವರ್ಡ್ ಅನ್ನು ನಮೂದಿಸೋಣ
ಒಕ್ ಅನ್ನು ಕ್ಲಿಕ್ ಮಾಡಿ
ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್ ಎನ್ನುವು ಸಂದೇಶವು ಪರದೆಯಲ್ಲಿ ಕಾಣಿಸುತ್ತದೆ
ಈಗ ಸರಿಯಾದ ಪಾಸ್ ವರ್ಡ್ ಅನ್ನು ನಮೂದಿಸೋಣ
ಈಗ ಫೈಲ್ ತೆರೆದುಕೊಳ್ಳುತ್ತದೆ
ಪಾಸ್ ವರ್ಡ್ ವಿಕಲ್ಪವನ್ನು ತೆಗೆಯುವುದು ಹೇಗೆ
ಇದು ಅತ್ಯಂತ ಸರಳ
ಸೇವ್ ವಿತ್ ಪಾಸ್ವರ್ಡ್ ವಿಕಲ್ಪದ ಆಯ್ಕೆಯನ್ನು ತೆಗೆಯಿರಿ ಅನ್ ಚೆಕ್
ಪುನಃ ಸೇವ್ ವಿಕಲ್ಪವನ್ನು ಬಳಸೋಣ ಮೊದಲಿನಂತೆಯೇ ನಾವು ಬೇರೆಯ ಫೈಲ್ ಆಗಿ ಸೇವ್ ಮಾಡಬಹುದು ಅಥವಾ ಅದೇ ಫೈಲ್ ಗೆ ರೀಪ್ಲೇಸ್ ಮಾಡಬಹುದು
ಇಲ್ಲಿ ಇದೇ ಫೈಲ್ ಅನ್ನು ರೀಪ್ಲೇಸ್ ಮಾಡೋಣ
ಯೆಸ್ ಅನ್ನು ಕ್ಲಿಕ್ ಮಾಡಿ
ಈ ಫೈಲ್ ಅನ್ನು ಕ್ಲೋಸ್ ಮಾಡಿ ಓಪನ್ ಮಾಡೋಣ
ಈಗ ಫೈಲ್ ಅನ್ನು ತೆರೆಯಲು ಪಾಸ್ ವರ್ಡ್ ನ ಅಗತ್ಯವಿಲ್ಲ
ಈಗ ಈ ಫೈಲ್ ನಲ್ಲಿನ ಶೀಟ್ ಗಳಿಗೆ ಪಾಸ್ ವರ್ಡ್ ನ ರಕ್ಷಣೆಯನ್ನು ಒದಗಿಸೋಣ
ಮೆನು ಬಾರ್ ನಿಂದ ಟೂಲ್ಸ್ ಅನ್ನು ಕ್ಲಿಕ್ ಮಾಡಿ ಅನಂತರ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಮತ್ತು ಶೀಟ್ ವಿಕಲ್ಪಗಳನ್ನು ಕ್ಲಿಕ್ ಮಾಡಿ
ಪ್ರೊಟೆಕ್ಟ್ ಶೀಟ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಈ ಹಾಳೆಗಳನ್ನು ರಕ್ಷಿಸಲು ಸೆಲೆಕ್ಟ್ ಲಾಕ್ಡ್ ಸೆಲ್ಸ್ ಮತ್ತು ಸೆಲೆಕ್ಟ್ ಅನ್ಲಾಕ್ಡ್ ಸೆಲ್ಸ್ ವಿಕಲ್ಪಗಳನ್ನು ಗುರುತಿಸದಿರಿಅನ್ ಚೆಕ್
ಈಗ ಪಾಸ್ವರ್ಡ್ ಕ್ಷೇತ್ರದಲ್ಲಿ ನಿಮ್ನಾಕ್ಷರದಲ್ಲಿ ಎಬಿಸಿ ಎಂದು ನಮೂದಿಸಿ ಕನ್ಫರ್ಮ್ ಕ್ಷೆತ್ರದಲ್ಲಿ ಪುನಃ ಪಾಸ್ ವರ್ಡ್ ಅನ್ನು ನಮೂದಿಸಿ
ಒಕ್ ಅನ್ನು ಕ್ಲಿಕ್ ಮಾಡಿ
ಈಗ ಯಾವುದಾದರೂ ಒಂದು ಸೆಲ್ ಅನ್ನು ಆರಿಸಿ ಅಲ್ಲಿನ ದತ್ತಾಂಶಗಳಡೇಟಾ ಬದಲಾವಣೆಯನ್ನು ಮಾಡಲು ಪ್ರಯತ್ನಿಸೋಣ
ಆದರೆ ನಮಗೆ ಯಾವುದೇ ಸೆಲ್ ಅನ್ನು ಸೆಲೆಕ್ಟ್ ಮಾಡಲು ಆಗುತ್ತಿಲ್ಲ
ಈ ಹಾಳೆಯನ್ನು ಸಂಕಲಿಸಲುಎಡಿಟ್ ಸಾಧ್ಯವಿಲ್ಲ
ಆದರೆ ಬೇರೆಯ ಹಾಳೆಗಳ ಸ್ಥಿತಿಗತಿಗಳೇನು
ಶೀಟ್2 ಅನ್ನು ಕ್ಲಿಕ್ ಮಾಡಿ
ಇಲ್ಲಿ ಒಂದು ಸೆಲ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಸಂಕಲಿಸಲು ಪ್ರಯತ್ನಿಸಿ
ಕ್ಯಾಲ್ಕ್ ನಮಗೆ ಬೇರೆ ಹಾಳೆಗಳನ್ನು ಸಂಕಲಿಸಲು ಅವಕಾಶವನ್ನು ಕೊಡುತ್ತದೆ
ಈಗ ಮೊದಲಿನ ಹಾಳೆಗೆ ಹೋಗೋಣ
ಈಗ ಈ ಹಾಳೆಯನ್ನು ರಕ್ಷಣಾರಹಿತವಾಗಿ ಮಾಡೋಣ
ಇದು ಅತ್ಯಂತ ಸರಳ
ಮೈನ್ ಮೆನುವಿನಿಂದ ಟೂಲ್ಸ್ ಅನ್ನು ಕ್ಲಿಕ್ ಮಾಡಿಅಲ್ಲಿ ಪುನಃ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಮತ್ತು ಶೀಟ್ ಅನ್ನು ಕ್ಲಿಕ್ ಮಾಡಿ
ಪಾಸ್ ವರ್ಡ್ ಅನ್ನು ಕೇಳುತ್ತಿರುವ ಒಂದು ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ ಅಲ್ಲಿ ನಿಮ್ನಾಕ್ಷರಗಳಲ್ಲಿ ಎಬಿಸಿ ಎಂದು ನಮೂದಿಸಿ ಮತ್ತು ಒಕ್ ಅನ್ನು ಕ್ಲಿಕ್ ಮಾಡಿ
ಈಗ ನಾವು ಸೆಲ್ ಗಳನ್ನು ಸೆಲೆಕ್ಟ್ ಮಾಡಲು ಸಮರ್ಥರಾಗಿರುತ್ತೇವೆ
Rangesನ ಬಗ್ಗೆ ಕಲಿಯೋಣ
ಈಗ ನೀವು ಒಂದು ಸ್ಪ್ರ್ರೆಡ್ ಶೀಟ್ ನಲ್ಲಿ ಸೆಲ್ ಗಳ ರೇಂಜ್ ಅನ್ನು ನಿರ್ಧರಿಸಬಹುದು ಮತ್ತು ಅದನ್ನು ಡೇಟಾ ಬೇಸ್ ಆಗಿ ಬಳಸಲೂಬಹುದು
ಈ ಡೇಟಾ ಬೇಸ್ ರೇಂಜ್ ನ ಪ್ರತ್ಯೇಕ ಅಡ್ಡಸಾಲು ಡೇಟಾ ಬೇಸ್ ರೆಕಾರ್ಡ್ ಗೆ ಅನುಗುಣವಾಗಿರುತ್ತದೆ ಮತ್ತು ಅಡ್ಡಸಾಲಿನಲ್ಲಿರುವ ಪ್ರತ್ಯೇಕ ಸೆಲ್ ಡೇಟಾ ಬೇಸ್ ಕ್ಷೇತ್ರಕ್ಕೆ ಅನುಗುಣವಾಗಿರುತ್ತದೆ
ಇಲ್ಲಿ ನೀವು ಇತರ ಡೇಟಾ ಬೇಸ್ ಗಳಂತೆ ಸಾರ್ಟ್ ಗ್ರೂಪ್ ಸರ್ಚ್ ಮತ್ತು ಇನ್ನಿತರ ಲೆಕ್ಕಾಚಾರಗಳನ್ನು ಮಾಡಬಹುದು
personal finance trackerಒಡಿಎಸ್ ನಲ್ಲಿ ಒಂದು ಡೇಟಾ ಬೇಸ್ ಅನ್ನು ನಿರ್ಧರಿಸೋಣ ಮತ್ತು ದತ್ತಾಂಶಗಳನ್ನು ವಿಂಗಡಿಸೋಣಸಾರ್ಟ್
ಮೊದಲಿಗೆ ನಮಗೆ ಡೇಟಾ ಬೇಸ್ ನಲ್ಲಿ ಬೇಕಾದ ಅಂಶಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋಣ
ಎಸ್ಎನ್ ನಿಂದ ಅಕೌಂಟ್ ಶೀರ್ಷಿಕೆಯ ಅಡಿಯಲ್ಲಿರುವ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಳ್ಳೋಣ
ದತ್ತಾಂಶಗಳನ್ನು ಸೆಲೆಕ್ಟ್ ಮಾಡುವುದನ್ನು ನಾವು ಈಗಾಗಲೇ ಕಲಿತಿದ್ದೇವೆ
ಈಗ ನಮ್ಮ ಡೇಟಾ ಬೇಸ್ ಗೆ ಹೆಸರೊಂದನ್ನು ಕೊಡೋಣ
ಮೆನು ಬಾರ್ ನಿಂದ Data ಮತ್ತು ಡಿಫೈನ್ ರಂಗೆ ಗಳನ್ನು ಕ್ಲಿಕ್ ಮಾಡಿ
ನೇಮ್ ಕ್ಷೇತ್ರದಲ್ಲಿdtbs ಎಂದು ಟೈಪ್ ಮಾಡಿ
ಇದು ಡೇಟಾ ಬೇಸ್ ನ ಸಂಕ್ಷಿಪ್ತರೂಪವಾಗಿದೆ
ಒಕ್ ಅನ್ನು ಕ್ಲಿಕ್ ಮಾಡಿ
ಪುನಃ ಮೆನು ಬಾರ್ ನಿಂದ ಡಾಟಾ ಮತ್ತು ಸೆಲೆಕ್ಟ್ ರಂಗೆ ಅನ್ನು ಕ್ಲಿಕ್ ಮಾಡಿ
ಸೆಲೆಕ್ಟ್ ಡೇಟಾಬೇಸ್ ರಂಗೆ ಎನ್ನುವ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ ಮತ್ತು ಅಲ್ಲಿ ಡಿಟಿಬಿಎಸ್ ಎನ್ನುವ ಹೆಸರು ಡೇಟಾ ಬೇಸ್ ಆಗಿ ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಒಕ್ ಬಟನ್ ಅನ್ನು ಕ್ಲಿಕ್ ಮಾಡಿ
ಈಗ ಡೇಟಾ ಬೇಸ್ ನಲ್ಲಿ ದತ್ತಾಂಶಗಳನ್ನುಡೇಟಾ ವರ್ಗೀಕರಿಸೋಣ
ಮೆನು ಬಾರ್ ನಿಂದ ಡಾಟಾ ಮತ್ತು ಸೋರ್ಟ್ ಅನ್ನು ಕ್ಲಿಕ್ ಮಾಡೋಣ
ಸೋರ್ಟ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆಅಲ್ಲಿ ಸೋರ್ಟ್ ಬೈ ಕ್ಷೇತ್ರವನ್ನು ಕ್ಲಿಕ್ ಮಾಡೋಣ ಮತ್ತು ಎಸ್ಎನ್ ಅನ್ನು ಸೆಲೆಕ್ಟ್ ಮಾಡೋಣ
ಅನಂತರ ಬಲ ಬದಿಯಿಂದ ಡಿಸೆಂಡಿಂಗ್ ಅನ್ನು ಸೆಲೆಕ್ಟ್ ಮಾಡಿ
ಮೊದಲನೆಯ ಥೆನ್ ಬೈ ಕ್ಷೇತ್ರದಲ್ಲಿ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡಿ ಮತ್ತು Costಅನ್ನು ಸೆಲೆಕ್ಟ್ ಮಾಡಿ
ಪುನಃ ಬಲ ಬದಿಯಿಂದ ಡಿಸೆಂಡಿಂಗ್ ಅನ್ನು ಸೆಲೆಕ್ಟ್ ಮಾಡಿ
ಎರಡನೆಯ ಥೆನ್ ಬೈ ಕ್ಷೇತ್ರದಲ್ಲಿ ಡ್ರಾಪ್ ಡೌನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಸ್ಪೆಂಟ್ ಅನ್ನು ಸೆಲೆಕ್ಟ್ ಮಾಡಿ
ನಂತರ ಪುನಃ ಮೊದಲಿನಂತೆಯೇ ಬಲಬದಿಯಿಂದ Descendingಅನ್ನು ಸೆಲೆಕ್ಟ್ ಮಾಡಿ
ಒಕ್ ಅನ್ನು ಕ್ಲಿಕ್ ಮಾಡಿ
ಎಸ್ಎನ್ ಶೀರ್ಷಿಕೆಯ ಅಡಿಯಲ್ಲಿ ದತ್ತಾಂಶಗಳು ಅವರೋಹಣ ಕ್ರಮದಲ್ಲಿ ವರ್ಗೀಕೃತವಾಗಿವೆ
ಇದೇ ರೀತಿಯಲ್ಲಿ ಡೇಟಾ ಬೇಸ್ ನಲ್ಲಿ ಇನ್ನಿತರ ಕಾರ್ಯಗಳನ್ನು ಕೂಡ ಮಾಡಬಹುದು
CTRLZ ಕೀಲಿಯನ್ನು ಒತ್ತಿ ಉಂಡೋ ಮಾಡೊಣ ಮತ್ತು ದತ್ತಾಂಶಗಳ ಮೂಲಸ್ವರೂಪವನ್ನು ಹಿಂಪಡೆಯೋಣ
ಈಗ ಕ್ಯಾಲ್ಕ್ ನಲ್ಲಿ ಸಬ್ಟೋಟಲ್ ವಿಕಲ್ಪವನ್ನು ಬಳಸುವುದನ್ನು ಕಲಿಯೋಣ
ಸಬ್ಟೋಟಲ್ ವಿಕಲ್ಪವು ನಮ್ಮ ಇಚ್ಛೆಯ ಗಣಿತದ ಕಾರ್ಯಗಳನ್ನು ಬಳಸಿ ವಿವಿಧ ಶೀರ್ಷಿಕೆಗಳ ಅಡಿಯಲ್ಲಿನ ದತ್ತಾಂಶಗಳ ಒಟ್ಟು ಮೊತ್ತವನ್ನು ಕಂಡುಹಿಡಿಯುತ್ತದೆ
ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ದತ್ತಾಂಶಗಳ ಸಬ್ ಟೋಟಲ್ ಅನ್ನು ಕಂಡುಹಿಡಿಯೋಣ
ಮೊದಲಿಗೆ 8 ನೇ ಅಡ್ಡಸಾಲಿನಲ್ಲಿ ನಮೂದಿತವಾಗಿರುವ ಅಂಶಗಳನ್ನು ಡಿಲೀಟ್ ಮಾಡೋಣ
ಎಸ್ಎನ್ ನಿಂದ ಅಕೌಂಟ್ ಶೀರ್ಷಿಕೆಯ ಅಡಿಯಲ್ಲಿರುವ ಎಲ್ಲಾ ದತ್ತಾಂಶಗಳನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡೋಣ
ನಂತರ ಮೆನು ಬಾರ್ ನಿಂದ ಡಾಟಾ ಮತ್ತು ಸಬ್ಟೋಟಲ್ಸ್ ಅನ್ನು ಸೆಲೆಕ್ಟ್ ಮಾಡೋಣ
ಸಬ್ಟೋಟಲ್ಸ್ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಅಲ್ಲಿರುವ ಗ್ರೂಪ್ ಬೈ ಕ್ಷೇತ್ರದಿಂದ SNಅನ್ನು ಸೆಲೆಕ್ಟ್ ಮಾಡಿ
ಇದು ದತ್ತಾಂಶಗಳನ್ನುಡೇಟಾ ಕ್ರಮಾಂಕದಂತೆ ಗುಂಪುಗೂಡಿಸುತ್ತದೆ
ನಂತರ ಕ್ಯಾಲ್ಕುಲೇಟ್ ಸಬ್ಟೋಟಲ್ಸ್ ಫೋರ್ ಕ್ಷೇತ್ರದಲ್ಲಿ ಕೋಸ್ಟ್ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಇದು ಶೀರ್ಷಿಕೆಯ ಅಡಿಯಲ್ಲಿನ ಎಲ್ಲಾ ಅಂಶಗಳ ಒಟ್ಟು ಮೊತ್ತವನ್ನು ಲೆಕ್ಕಿಸುತ್ತದೆ
ಉಸೆ ಫಂಕ್ಷನ್ ಕ್ಷೇತ್ರದ ಅಡಿಯಲ್ಲಿ ಸುಮ್ ಅನ್ನು ಆಯ್ದುಕೊಳ್ಳೋಣ ಮತ್ತು ಒಕ್ ಅನ್ನು ಕ್ಲಿಕ್ ಮಾಡೋಣ
ಸ್ಪ್ರೆಡ್ ಶೀಟ್ ನಲ್ಲಿನ ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿ ದತ್ತಾಂಶಗಳ ಗ್ರಾಂಡ್ ಟೋಟಲ್ ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಸ್ಪ್ರೆಡ್ ಶೀಟ್ ನ ಎಡ ಬದಿಯಲ್ಲಿ 1 2 ಮತ್ತು 3 ಎಂಬ 3 ಹೊಸ ಟ್ಯಾಬ ಗಳು ಕಾಣುತ್ತವೆ
ಈ ಟ್ಯಾಬ್ ಗಳು ದತ್ತಾಂಶಗಳ 3 ವಿವಿಧ ಅವಲೋಕನಗಳನ್ನು ನಮಗೆ ಒದಗಿಸುತ್ತವೆ
ಟ್ಯಾಬ್ 1 ಅನ್ನು ಕ್ಲಿಕ್ ಮಾಡಿ
ಕೇವಲ ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ದತ್ತಾಂಶಗಳ ಗ್ರಾಂಡ್ ಟೋಟಲ್ ಪ್ರದರ್ಶಿತವಾಗಿರುವುದನ್ನು ಗಮನಿಸಿ
ಟ್ಯಾಬ್ 2 ಅನ್ನು ಕ್ಲಿಕ್ ಮಾಡಿ
ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ದತ್ತಾಂಶಗಳು ಮತ್ತು ಅವುಗಳ ಗ್ರಾಂಡ್ ಟೋಟಲ್ ಪ್ರದರ್ಶಿತವಾಗಿದೆ
ಈಗ ಟ್ಯಾಬ್ 3 ಅನ್ನು ಕ್ಲಿಕ್ ಮಾಡಿ
ಈಗ ನಾವು ಶೀಟ್ ನ ಸಮಗ್ರ ನೋಟ ಮತ್ತು ಕೋಸ್ಟ್ ಶೀರ್ಷಿಕೆಯ ಅಡಿಯಲ್ಲಿನ ದತ್ತಾಂಶಗಳ ಗ್ರಾಂಡ್ ಟೋಟಲ್ ಅನ್ನು ನೋಡಬಹುದು
ಫೈಲ್ ಅನ್ನು ಕ್ಲೋಸ್ ಮಾಡೋಣ
ಬದಲಾವಣೆಗಳನ್ನು ಸೇವ್ ಅಥವಾ ಡಿಸ್ಕಾರ್ಡ್ ಮಾಡಲು ಕೇಳುವ ಮೆಸೇಜ್ ಕಾಣಿಸುತ್ತದೆ
ಡಿಸ್ಕಾರ್ಡ್ ಅನ್ನು ಕ್ಲಿಕ್ ಮಾಡಿ
ಫೈಲ್ ಅನ್ನು ಪುನಃ ಓಪನ್ ಮಾಡೋಣ
ಲಿಬ್ರೆ ಆಫಿಸ್ ಕ್ಯಾಲ್ಕ್ ನಲ್ಲಿನ ವ್ಯಾಲಿಡಿಟಿ ವಿಕಲ್ಪದ ಬಗೆಗೆ ತಿಳಿಯೋಣ
ವ್ಯಾಲಿಡಿಟಿ ವಿಕಲ್ಪವು ಸ್ಪ್ರೆಡ್ ಶೀಟ್ ನಲ್ಲಿನ ದತ್ತಾಂಶಗಳನ್ನು ವೇಲಿಡೇಟ್ ಮಾಡುತ್ತದೆ
ಸ್ಪ್ರೆಡ್ ಶೀಟ್ ನಲ್ಲಿ ಆಯ್ದ ಸೆಲ್ ಗಳಿಗೆ ವೆಲಿಡೇಶನ್ ರೂಲ್ಸ್ ಗಳನ್ನು ನಿರ್ಧರಿಸುವ ಮೂಲಕ ಇದನ್ನು ಸಾಧಿಸಬಹುದು
ಉದಾಹರಣೆಗಾಗಿ personal finance trackerಒಡಿಎಸ್ ನಲ್ಲಿ ವೆಲಿಡೇಶನ್ ಮಾಡುವಾಗ ಬಳಸಿದ ಅಂಶಗಳಿಗೆ ಮೋಡ್ ಒಎಫ್ ಪೇಮೆಂಟ್ ಅನ್ನು ನಿರ್ಧರಿಸಬಹುದು
ಈಗ ಡೇಟ್ ಶೀರ್ಷಿಕೆಯನ್ನು ಮತ್ತು ಅದರ ಅಡಿಯಲ್ಲಿನ ಅಂಶಗಳನ್ನು ಡಿಲೀಟ್ ಮಾಡಿ
Receivedಶೀರ್ಷಿಕೆಯ ಬದಿಯಲ್ಲಿ ಮೋಡ್ ಒಎಫ್ ಪೇಮೆಂಟ್ ಎಂಬುವುದರ ಸಂಕ್ಷಿಪ್ತರೂಪವಾಗಿ M O Pಎನ್ನುವ ಶೀರ್ಷಿಕೆಯನ್ನು ನಮೂದಿಸೋಣ
ಐಟೆಮ್ಸ್ ಶೀರ್ಷಿಕೆಯ ಅಡಿಯಲ್ಲಿನ Salary ಎಲೆಕ್ಟ್ರಿಸಿಟಿ ಬಿಲ್ಸ್ ಮತ್ತು ಇನ್ನಿತರ ಅಂಶಗಳಿಗೆ ಮೋಡ್ ಒಎಫ್ ಪೇಮೆಂಟ್ಸ್ ಅನ್ನು ಪ್ರದರ್ಶಿಸಲು m o ಪ್ ಶೀರ್ಷಿಕೆಯ ಅಡಿಯಲ್ಲಿನ ಸೆಲ್ ಗಳನ್ನು ಉಪಯೋಗಿಸಬಹುದು
ಈಗ m o ಪ್ ಶೀರ್ಷಿಕೆಯ ನೇರ ಕೆಳಗಿನ ಖಾಲಿ ಸೆಲ್ ಅನ್ನು ಕ್ಲಿಕ್ ಮಾಡಿ
ಸ್ಯಾಲರಿ ಅಂಶಕ್ಕೆ ಮೋಡ್ ಒಎಫ್ ಪೇಮೆಂಟ್ ಅನ್ನು ಈ ಸೆಲ್ ಹೊಂದಲಿದೆ
ಈಗ ಮೆನು ಬಾರ್ ನಿಂದ ಡಾಟಾ ಮತ್ತು ವ್ಯಾಲಿಡಿಟಿ ಅನ್ನು ಕ್ಲಿಕ್ ಮಾಡಿ
ವ್ಯಾಲಿಡಿಟಿ ಡಯಲಾಗ್ ಬಾಕ್ಸ್ ಕಾಣಿಸುತ್ತದೆ
ಕ್ರೈಟೀರಿಯಾ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿ
ಅಲ್ಲೋ ಕ್ಷೇತ್ರದ ಡ್ರಾಪ್ ಡೌನ್ ನಿಂದ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿ
ಎಂಟ್ರೀಸ್ ಬಾಕ್ಸ್ ಕಾಣಿಸುತ್ತದೆ
ಆಯ್ದ ಸೆಲ್ ಅನ್ನು ವ್ಯಾಲಿಡೇಟಿಂಗ್ ಮಾಡುವಾಗ ಕಾಣಿಸಿಕೊಳ್ಳುವ ವಿಕಲ್ಪವನ್ನು ನಮೂದಿಸೋಣ
ಇನ್ ಕಾಶ್ ಎಂದು ಮೊದಲ ಮೋಡ್ ಒಎಫ್ ಪೇಮೆಂಟ್ ಅನ್ನು ಟೈಪ್ ಮಾಡಿ ಮತ್ತು ಕೀ ಬೋರ್ಡ್ ನಿಂದ Enter ಕೀಲಿಯನ್ನು ಒತ್ತಿರಿ
ನಂತರ ಡಿಮಾಂಡ್ Draftಎಂದು ಎರಡನೆಯ ಮೋಡ್ ಒಎಫ್ ಪೇಮೆಂಟ್ ಅನ್ನು ಟೈಪ್ ಮಾಡೋಣ
ಒಕ್ ಅನ್ನು ಕ್ಲಿಕ್ ಮಾಡೋಣ
ಆಯ್ದ ಸೆಲ್ ಗಳು ವೇಲಿಡೇಟ್ ಆಗಿವೆ
ಈಗ ಸೆಲ್ ನ ಬದಿಯಲ್ಲಿನ ಕೆಳಮುಖದ ಬಾಣದ ಚಿನ್ಹೆಯನ್ನು ಒತ್ತಿರಿ
ಎಂಟ್ರೀಸ್ ಬಾಕ್ಸ್ ನಲ್ಲಿ ಮೋಡ್ ಒಎಫ್ ಪೇಮೆಂಟ್ಸ್ ಆಗಿ ನಮೂದಿಸಿರುವ ಅಂಶಗಳು ಕಾಣುತ್ತವೆಯೇ
ಕೆಳಗಿನ ಸೆಲ್ ಗಳನ್ನು ವೇಲಿಡೇಟ್ ಮಾಡಲು ಟೂಲ್ ಬಾರ್ ನಲ್ಲಿನ ಫಾರ್ಮ್ಯಾಟ್ ಪೇಂಟ್ಬ್ರಷ್ ವಿಕಲ್ಪವನ್ನು ಕ್ಲಿಕ್ ಮಾಡಿ
ನಂತರ validated ಸೆಲ್ ನ ಕೆಳಗಿನ ಸೆಲ್ ಗಳನ್ನು ಲೆಫ್ಟ್ ಕ್ಲಿಕ್ ಮಾಡಿ ಸೆಲ್ ಗಳ ಮೇಲೆ ಮೌಸ್ ಅನ್ನು ಎಳೆಯುವ ಡ್ರ್ಯಾಗ್ ಮೂಲಕ ಸೆಲೆಕ್ಟ್ ಮಾಡಿ
ಈಗ ಮೌಸ್ ನ ಬಟನ್ ಅನ್ನು ಬಿಡಿ
ಸೆಲೆಕ್ಟ್ ಆಗಿರುವ ಎಲ್ಲಾ ಸೆಲ್ ಗಳು ವೇಲಿಡೇಟ್ ಆಗಿವೆ
ಈಗ m o ಪ್ ಶೀರ್ಷಿಕೆಯ ನೇರ ಕೆಳಗಿನ ಸೆಲ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಕಾಣುವ ಕೆಳಮುಖದ ಬಾಣದ ಗುರುತನ್ನು ಕ್ಲಿಕ್ ಮಾಡಿ
ಮೋಡ್ ಒಎಫ್ ಪೇಮೆಂಟ್ ಗೆ ಇರುವ ಎರಡೂ ವಿಕಲ್ಪಗಳು ಪ್ರದರ್ಶಿತವಾಗಿವೆ
ಇನ್ ಕಾಶ್ ವಿಕಲ್ಪವನ್ನು ಕ್ಲಿಕ್ ಮಾಡಿ
ನಾವು ರಚಿಸಿಕೊಂಡಿರುವ ಮೋಡ್ ಒಎಫ್ ಪೇಮೆಂಟ್ ಗೆ ಸರಿಯಾಗಿ ವ್ಯಾಲಿಡೇಟೆಡ್ ಸೆಲ್ ಗಳಲ್ಲಿ ಕಾಶ್ ಅಥವಾ ಡಿಮಾಂಡ್ ಡ್ರಾಫ್ಟ್ ವಿಕಲ್ಪಗಳನ್ನು ಸೆಲೆಕ್ಟ್ ಮಾಡಬಹುದು
ಇಲ್ಲಿಗೆ ಲಿಬ್ರೆ ಆಫಿಸ್ ಕ್ಯಾಲ್ಕ್ ನ ಈ ಸ್ಪೋಕನ್ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ
ಇಲ್ಲಿ ನಾವು ಸ್ಪ್ರೆಡ್ ಶೀಟ್ ಗೆ ಪಾಸ್ ವರ್ಡ್ ನ ರಕ್ಷಣೆ ಸ್ಪ್ರೆಡ್ ಶೀಟ್ ಫೈಲ್ ನ ಪ್ರತ್ಯೇಕ ಶೀಟ್ ಗೆ ಅಥವಾ ಟ್ಯಾಬ್ ಗೆ ಪಾಸ್ ವರ್ಡ್ ನ ರಕ್ಷಣೆ ಡೇಟಾ ಬೇಸ್ ಗೆ ರೇಂಜ್ ಅನ್ನು ನಿರ್ಧರಿಸಲು ಸಬ್ಟೋಟಲ್ಸ್ ಗಳನ್ನು ಬಳಸಲು ಸೆಲ್ ಗಳನ್ನು ವೇಲಿಡೇಟ್ ಮಾಡಲು ಕಲಿತಿದ್ದೇವೆ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
ಈ ಟ್ಯುಟೋರಿಯಲ್ ನ ಅನುವಾದಕ ಪ್ರಜ್ವಲ್ ಮತ್ತು ಪ್ರವಾಚಕ ಐಐಟಿ ಬಾಂಬೆಯಿಂದ ವಾಸುದೇವ ಧನ್ಯವಾದಗಳು